ಸಾಕಷ್ಟು ಜನ ಇದ್ದಾರೆಅಲ್ಲಿ ಎಲ್ಲರೂ ಎಲ್ಲೋ ಕಲರ್ ಡ್ರೆಸ್ ಹಾಕೊಂಡಿದ್ದಾರೆ ಕೋಟ್ ಹಾಕೊಂಡಿದ್ದಾರೆ ಪ್ಯಾಂಟ್ ಹಾಕೊಂಡಿದ್ದಾರೆ

ಈ ವ್ಯಕ್ತಿ ಕೈಯಲ್ಲಿ ಫೋನ್ ಇದೆ ಮೇಲೆ ಮೂಡಗಳಿವೆ ಸೈಡಿ ಗೆಲ್ಲ ರೋಡ್ ಇದೆ ಮತ್ತು ದೊಡ್ಡದಾದ ಕಬ್ಬಿಣದ ಬ್ರಿಡ್ಜ್ ಇದೆ ಕೆಳಗಡೆ ಸಾಕಷ್ಟು ನೀರಿದೆ .

ವಿಚಿತ್ರ ವಿಚಿತ್ರ ಬುಕ್ಕು ಗಳಿವೆ ಅಲ್ಲಿ ಒಂದು ಚೇರ್ ಇದೆ ಒಂದು ಲೈಟ್ ಇದೆ ವೈರ್ ಇದೆ ಬಲ್ಪ್ ಇದೆ ಮತ್ತೆ ವ್ಯಕ್ತಿ ಕೋರ್ಳಲ್ಲಿ ದಾರ ಇದೆ ಮಂತ್ರ ಇದೆ ಮತ್ತೆ ಅಲ್ಲೊಂದ ಬುಕ್ಕಿದೆ .

ಸಾಕಷ್ಟು ಜನ ವ್ಯಕ್ತಿಗಳು ನಿಂತಿದ್ದಾರೆ ಇಲ್ಲಿ ಎಲ್ಲಾರು ಬ್ಲಾಕ್ ಅಂಡ್ ಬ್ಲಾಕ್ ಹಾಕೊಂಡಿದ್ದಾರೆ ಈಕಡೆ ಸೈಡಿಗೆ ಎಲ್ಲಾರು ಕಲರ ಬಟ್ಟೆ ಹಾಕೊಂಡಿದ್ದಾರೆ ದೊಡ್ಡದ ಕಾರಿದೆ ಪಕ್ಕದಲ್ಲಿ ಟೈಯರ್ಗಳಿಗೆ ಕಬ್ಬಿಣ ಇದೆ

ಇದು ಒಂದು ಕ್ರಿಶ್ಚಿಯನ್ಸ್ ಅಲ್ಲಿ ಒಂದು ಕ್ರಿಶ್ಚಿಯನ್ಮಾರ್ಕ್ ಇದೆ ಇಲ್ಲಿ ಒಬ್ಬ ವ್ಯಕ್ತಿಗೆ ಹೂವಿನ ಆರ ಆಕಿದ್ದಾರೆ ಈ ಕಡೆ ಸೈಡ್ ಅಲ್ಲಿ ಒಬ್ಬ ವ್ಯಕ್ತಿ--

ಒಂದು ಚರ್ಚಿನಲ್ಲಿ ಒಂದು ಕ್ರಿಶ್ಚಿಯನ್ಸ್ ಮಾರ್ಕ್ ಇದೆ ಮತ್ತೆ ಮೇಲೆ ಪಿಪಿಗಳಿಂದ ಡೆಕೋರೇಷನ್ ಮಾಡಿದ್ದಾರೆ ಸ್ಟಾರ್ಗಳು ಹಾಕಿದ್ದಾರೆ ಅಲ್ಲಿ ಬ್ಯಾಂಡ್ ಇದೆ.

ಮತ್ತೆ ಟಪ್ಪಲಿಗಳಿವೆ ಈ ಕಡೆ ಸೈಡ್ ಟೇಬಲ್ಗಳಿವೆ ಅಲ್ಲಿ ಸಾಕಷ್ಟು ಜನ ವ್ಯಕ್ತಿಗಳು ಕುಂತಿದ್ದಾರೆ ಕೆಳಗಡೆ ಗ್ರೀನ್ ಮ್ಯಾಟ್ ಹಾಕಿದ್ದಾರೆ ಮತ್ತು ರೆಡ್ ಮೆಟ್ ಹಗಿದ್ದಾರೆ.